ಈ ಚಿತ್ರದಲ್ಲಿ ಹಲವು ಕುರ್ಚಿ ಹಾಗೂ ಟೇಬಲ್ ಗಳನು ಊಟಕ್ಕಾಗಿ ಇರಿಸಲಾಗಿದೆ.

ಹಾಸಿಗೆಯ ಮೇಲೆ ಎರಡು ಕಂಬಳಿಗಳನ್ನು ಇಡಲಾಗಿದೆ ಕೋಣೆಯ ಕೊನೆಯಲ್ಲಿ ಒಂದು ಬ್ಯಾಗ್ ಅನ್ನು ಇರಿಸಲಾಗಿದೆ.

ಹಿಂಭಾಗದಲ್ಲಿ ಹಲವು ಚಿಕ್ಕ ಚಿಕ್ಕ ಗಿಡಮರಗಳನ್ನು ನಾವು ಕಾಣಬಹುದು.

ಈ ಸ್ಥಳದ ಮೇಲ್ಬಾಗದಲ್ಲಿ ಒಂದು ಫ್ಯಾನ್ ಅನ್ನು ಉರಿಸಲಾಗಿದೆ.

ಹಾಗು ಬಲಭಾಗದಲ್ಲಿ ದ ಟಚ್ ಆಪ್ ಲೈಫ್ ಎಂದು ಆಂಗ್ಲ ಭಾಷೆಯಲ್ಲಿ ಬರೆಯಲಾಗಿದೆ.

ಮೇಲ್ಚಾವಣಿಯಿಂದ ಅಲಂಕಾರಿಕ ವಸ್ತುವಾಗಿ ಜಾಹೀರಾತನ್ನು ನೀಡಲಾಗಿದೆ.

ಈ ಕಟ್ಟಡವು ಮುಸಲ್ಮಾನರು ಸಭೆಯನ್ನು ನಡೆಸುವ ಕಟ್ಟಡವಾಗಿದೆ ಈ ಕಟ್ಟಡದ ಮುಂಭಾಗದಲ್ಲಿ ಉರ್ದು ಭಾಷೆಯಲ್ಲಿ ನಾಮಫಲಕವನ್ನು ಹಾಕಲಾಗಿದೆ.

ಈ ಚಿತ್ರದಲ್ಲಿ ಕಟ್ಟಡವನ್ನು ನಿರ್ಮಿಸುವ ಕಾರ್ಯ ನೆಡೆಯುತ್ತಿದೆ.

ಈ ಶಾಲೆಯ ಅಕ್ಕ ಪಕ್ಕದಲ್ಲಿ ಹಚ್ಚ ಹಸಿರಿನ ಗಿಡಗಳನ್ನು ಮರಗಳನ್ನು ಕಾಣಬಹುದು.